ಜಾವಾ ದಲ್ಲಿthisದಿಸ್ ಕೀ ವರ್ಡ್ ಅನ್ನು ಉಪಯೋಗಿಸುವ ಕುರಿತಾದ ಟ್ಯುಟೋರಿಯಲ್ ಗೆ ನಿಮಗೆಲ್ಲಾ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಥಿಸ್ ದಿಸ್ ಕೀವರ್ಡ್ -ಅನ್ನು ಉಪಯೋಗಿಸುವದು thisದಿಸ್ ಕೀವರ್ಡ್ ಅನ್ನು ಫೀಲ್ಡ್ ಫೀಲ್ಡ್ ಗಳ ಜೊತೆಗೆ ಉಪಯೋಗಿಸುವುದು
thisದಿಸ್ ಕೀವರ್ಡ್ ಅನ್ನು ಕನ್ಸ್ ಟ್ರಕ್ಟರ್ ಗಳ ಬದಲಾವಣೆಗಾಗಿ ಉಪಯೋಗಿಸುವದನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110ಉಬಂಟು ವರ್ಶನ್ ೧೧೧೦ ಜೆಡಿಕೆ 16 ಜೆಡಿಕೆ ೧೬ ಎಕ್ಲಿಪ್ಸ್ 370 ಎಕ್ಲಿಪ್ಸ್ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಜಾವಾದಲ್ಲಿ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಕನ್ಸ್ ಟ್ರಕ್ಟರ್ ಗಳನ್ನು ರಚಿಸುವ ಕುರಿತು ತಿಳಿದಿರಬೇಕು
ತಿಳಿಯದಿದ್ದರೆ ಸಂಬಂಧಪಟ್ಟ ಟ್ಯುಟೊರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಈಗ ನಾವು thisದಿಸ್ ಕೀವರ್ಡ್ ನ ಉಪಯೋಗವನ್ನು ನೋಡೋಣ
ಕನ್ಸ್ ಟ್ರಕ್ಟರ್ ನಲ್ಲಿ thisದಿಸ್ಎನ್ನುವದು ಪ್ರಸ್ತುತ objectಒಬ್ಜೆಕ್ಟ್ ಅನ್ನು ತಿಳಿಸುತ್ತದೆ
thisದಿಸ್ ಅನ್ನು ಉಪಯೋಗಿಸಿ ಕನ್ಸ್ ಟ್ರಕ್ಟರ್ ನಲ್ಲಿ ನಾವು ಪ್ರಸ್ತುತ ಒಬ್ಜೆಕ್ಟ್ ನ ಯಾವುದೇ ಮೆಂಬರ್ ಅನ್ನು ರೆಫರ್ ಮಾಡಬಹುದು
ಈಗ ನಾವು ದಿಸ್ ಥಿಸ್ ಕೀವರ್ಡ್ ನ ಉಪಯೋಗವನ್ನು ಫೀಲ್ಡ್ ಗಳ ಜೊತೆಗೆ ನೋಡೊಣ
thisದಿಸ್ ಕೀವರ್ಡ್ ಹೆಸರಿನ ಗೊಂದಲಗಳನ್ನು ತಪ್ಪಿಸಲು ಸಹಾಯಮಾಡುತ್ತದೆ
ನಾವು ಇಲ್ಲಿ ಅಂತಹ ಉದಾಹರಣೆ ಒಂದನ್ನು ನೋಡಬಹುದು
ಅದಕ್ಕಾಗಿ ನಾವು ಎಕ್ಲಿಪ್ಸ್ ಅನ್ನು ತೆರೆಯೋಣ
ಸ್ಟುಡೆಂಟ್ ಕ್ಲಾಸ್ ಎನ್ನುವ ಹಿಂದಿನ ಟ್ಯುಟೊರಿಯಲ್ ನ ರಚನೆಯನ್ನು ತೆರೆಯೋಣ
ಡೀಫಾಳ್ಟ್ ಕನ್ಸ್ ಟ್ರಕ್ಟರ್ ಅನ್ನು ಕಮೆಂಟ್ ಮಾಡಿ ಮತ್ತು ಕನ್ಸ್ಟ್ರಕ್ಟರ್ ಅನ್ನು ಒಂದು ಪೆರಾಮೀಟರ್ ಜೊತೆಗೆ ಕಮೆಂಟ್ ಮಾಡಿ

ಮೊದಲ ಎರಡು ಒಬ್ಜೆಕ್ಟ್ ಗಳ ಕೋಡ್ ಅನ್ನೂ ಕಮೆಂಟ್ ಮಾಡಿ

ಈಗ ಪೆರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ಗುರುತಿಸಿ
the roll number ಮತ್ತು the name ಇವು ಕನ್ಸ್ ಟ್ರಕ್ಟರ್ ಗೆ ಕಳಿಸಿದ ಆರ್ಗ್ಯುಮೆಂಟ್ ಗಳಾಗಿವೆ
roll number ಮತ್ತು ನೇಮ್ ಗಳು ಇನ್ಸ್ಟೆಂಟ್ ವೆರಿಯೆಬಲ್ ಗಳು
ಈಗ ನಾನು roll number ಮತ್ತುnameಗಳಿಗೆ ಆರ್ಗ್ಯುಮೆಂಟ್ ಗಳನ್ನು ಬದಲಿಸುತ್ತೇನೆ
ಹಾಗಾಗಿ ನಾವು ಕನ್ಸ್ ಟ್ರಕ್ಟರ್ ನಲ್ಲಿ160 roll number ಸಮ roll number ಮತ್ತು ನೇಮ್ ಸಮ ನೇಮ್ ಎಂದು ಹೊಂದಿದ್ದೇವೆ
ಫೈಲ್ ಅನ್ನು ಸೇವ್ ಮಾಡಿ ಮತ್ತು ರನ್ ಮಾಡಿ
ಅದಕ್ಕಾಗಿ Ctrl S ಒತ್ತಿ ಮತ್ತು Ctrl ಫ್11 ಒತ್ತಿ
ನಾವು ಈ ಕೆಳಗಿನ ಪರಿಣಾಮವನ್ನು ಪಡೆಯುತ್ತಿದ್ದೇವೆ I ಎಎಂ a ಪ್ಯಾರಾಮಿಟರೈಜ್ಡ್ ಕನ್ಸ್ಟ್ರಕ್ಟರ್ ನುಲ್ ಈಗ ಕೋಡ್ ಗೆ ಬನ್ನಿರಿ
ನಾವು ಕೋಡ್ ನಲ್ಲಿ ೨ ಎಚ್ಚರಿಕೆ ಗಳನ್ನು ಕಾಣುತ್ತಿದ್ದೇವೆ
ನಿಮ್ಮ ಮೌಸ್ ಎಚ್ಚರಿಕೆ ಚಿಹ್ನೆಯ ಮೇಲಿದೆ
ಥೆ ಅಸೈನ್ಮೆಂಟ್ ಟಿಒ ಥೆ ವೇರಿಯಬಲ್ roll number ಹಾಸ್ ನೋ ಎಫೆಕ್ಟ್
ಎಂದು ನಾವು ಕಾಣಬಹುದು
ಮತ್ತು ಥೆ ಅಸೈನ್ಮೆಂಟ್ ಟಿಒ ಥೆ ವೇರಿಯಬಲ್ ನೇಮ್ ಹಾಸ್ ನೋ ಎಫೆಕ್ಟ್ ಎಂದೂ ಕಾಣಬಹುದು
ಇದು ಏಕೆಂದರೆ ಕನ್ಸ್ ಟ್ರಕ್ಟರ್ ಗಳಾದ roll number ಮತ್ತು ನೇಮ್ ಗಳು ಲೊಕಲ್ ವೇರಿಯೇಬಲ್ ಗಳಾಗಿವೆ
ಲೋಕಲ್ ವೇರಿಯೇಬಲ್ ಅಂದರೆ ಒಂದು ಮೆಥಡ್ ಅಥವಾ ಬ್ಲೋಕ್ ಗಳಲ್ಲಿ ಪಡೆಯಬಹುದಾದ ವೇರಿಯೇಬಲ್ ಎಂದರ್ಥ
ಇಲ್ಲಿ roll number ಮತ್ತು ನೇಮ್ ಇವು 11 ಮತ್ತು ರಾಜು ಎಂಬ ಬೆಲೆ ಪಡೆಯುತ್ತದೆ
ಏಕೆಂದರೆ ನಾವು11 ಮತ್ತು ರಾಜು ಎಂಬ ಬೆಲೆಯನ್ನು ಕನ್ಸ್ ಟ್ರಕ್ಟರ್ ಗೆ ಕಳಿಸಿದ್ದೇವೆ
ಆದರೆ ಒಮ್ಮೆ ಅವು ಕನ್ಸ್ ಟ್ರಕ್ಟರ್ ನಿಂದ ಹೊರಬಂದರೆ ಅವನ್ನು ಬಳಸಲು ಆಗುವದಿಲ್ಲ
ಹಾಗೇ roll number ಮತ್ತು ನೇಮ್ ಎನ್ನುವದು ಇನ್ಸ್ಟೆನ್ಸ್ ವೇರಿಯೇಬಲ್ ಆಗಿದೆ
ಅವು ಒಮ್ಮೆ ಒಬ್ಜೆಕ್ಟ್ ರಚನೆ ಆದಾಗಲೇ 0 ಮತ್ತುnull ಬೆಲೆಗೆ ಇನಿಶಿಯಲೈಜ್ ಆಗಿದೆ
ಹಾಗಾಗಿ ನಾವು 0 ಮತ್ತು ನುಲ್ ಎಂಬ ಫಲಿತಾಂಶವನ್ನು ಪಡೆದಿದ್ದೇವೆ
ಈಗ ನಾವು ಕನ್ಸ್ ಟ್ರಕ್ಟರ್ ನಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡೋಣ
ಅದಕ್ಕಾಗಿ ಥಿಸ್
roll number roll number ಎಂದು ಟಾಯಿಪ್ ಮಾಡಿ
ಮತ್ತು ಥಿಸ್ name ನೇಮ್ ಎಂದೂ ಕೂಡಾ ಟಾಯಿಪ್ ಮಾಡಿ
ಈಗ ಫಾಯಿಲ್ ಅನ್ನು ಸೇವ್ ಮಾಡಿ ಮತ್ತು ರನ್ ಮಾಡಿ
ಅದಕ್ಕಾಗಿ ctrl S ಮತ್ತು Ctrl ಫ್11 ಗಳನ್ನು ಒತ್ತಿರಿ
ನಾವು ಈಕೆಳಗಿನ ಪರಿಣಾಮವನ್ನು ಪಡೆದಿದ್ದೇವೆ
I ಎಎಂ ಪ್ಯಾರಾಮಿಟರೈಜ್ಡ್ ಕನ್ಸ್ಟ್ರಕ್ಟರ್ 11 ಮತ್ತು ರಾಜು ಇದಕ್ಕೆ ಕಾರಣ thisroll number ಮತ್ತು thisನೇಮ್ ಇವು roll number ಮತ್ತು ನೇಮ್ ಇವಕ್ಕೆ ರೆಫರ್ ಆಗಿವೆ
ಮತ್ತು ಇಲ್ಲಿ roll number ಮತ್ತು ನೇಮ್ ಗಳು ಮೆಥಡ್ ನಲ್ಲಿ ಕಳಿಸಲ್ಪಟ್ಟ ಆರ್ಗ್ಯುಮೆಂಟ್ ಗಳಾಗಿವೆ
ಲೋಕಲ್ ಮತ್ತು ಇನ್ಸ್ಟೆನ್ಸ್ ವೇರಿಯೇಬಲ್ ಗಳ ನಡುವಿನ ಗೊಂದಲದ ನಿವಾರಣೆಗೆ ನಾವು ಈ ಕೀವರ್ಡ್ ಅನ್ನು ಉಪಯೋಗಿಸುತ್ತೇವೆ
ಈಗ ನಾವು ಕನ್ಸ್ ಟ್ರಕ್ಟರ್ ಗಳ ಬದಲಾವಣೆಗಾಗಿ thisದಿಸ್ ಕೀವರ್ಡ್ ನ ಉಪಯೋಗವನ್ನು ಕುರಿತು ತಿಳಿಯೋಣ
ನಾವು thisದಿಸ್ ಕೀವರ್ಡ್ ಅನ್ನು ಕನ್ಸ್ ಟ್ರಕ್ಟರ್ ಒಂದರ ಒಳಗೆ ಮತ್ತೊಂದನ್ನು ಕಾಲ್ ಮಾಡಲು ಉಪಯೋಗಿಸಬಹುದು
ಆದರೆ ಕನ್ಸ್ ಟ್ರಕ್ಟರ್ ಮಾತ್ರ ಅದೇ ಕ್ಲಾಸ್ ನಲ್ಲಿ ಇರಬೇಕು
ಇದನ್ನು ಎಕ್ಸ್ಪ್ಲಿಸಿಟ್ ಕನ್ಸ್ಟ್ರಕ್ಟರ್ ಇನ್ವೊಕೇಷನ್ ಎಕ್ಸ್ಪ್ಲಿಸಿಟ್ ಕನ್ಸ್ ಟ್ರಕ್ಟರ್ ಇನ್ವೋಕೇಶನ್ ಎನ್ನುವರು
ಸರಿ ನಾವೀಗ ಹಿಂದೆ ಮಾಡಿ ಇಟ್ಟಿರುವ ಸ್ಟುಡೆಂಟ್ ಕ್ಲಾಸ್ ಗೆ ಮರಳೋಣ
ಅದಕ್ಕಾಗಿ ಈಗ ಕಮೆಂಟ್ ಗಳನ್ನು ತೆಗೆಯಿರಿ

ಮೊದಲ ಎರಡು ಕನ್ಸ್ ಟ್ರಕ್ಟರ್ ಗಳಲ್ಲಿ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳನ್ನು ಅವುಗಳ ಬೆಲೆ ನಿಗಧಿಪಡಿಸಲು ಈಗ ಇವನ್ನು ಕಮೆಂಟ್ ಮಾಡಿ

ನಂತರ ದ್ವಿತೀಯ ಮತ್ತು ತೃತೀಯ ಒಬ್ಜೆಕ್ಟ್ ಗಳನ್ನು ರಚಿಸುವ ಭಾಗವನ್ನು ಕಮೆಂಟ್ ಮಾಡಿ

ಈಗ ಮೊದಲು ಪೆರಾಮೀಟರ್ ಗಳಿಲ್ಲದ ಕನ್ಸ್ ಟ್ರಕ್ಟರ್ ಗೆ ಬನ್ನಿ
ಕರ್ಲಿ ಬ್ರೆಕೆಟ್ ಗಳ ನಂತರ ಬ್ರೆಕೆಟ್ ನಲ್ಲಿ11 ಮತ್ತು ಸೆಮಿಕೋಲನ್ ಗಳನ್ನು ಬರೆಯಿರಿ
ಎರಡನೇ ಕನ್ಸ್ ಟ್ರಕ್ಟರ್ ನಲ್ಲಿ thisದಿಸ್ ಬ್ರೆಕೆಟ್ ನಲ್ಲಿ 11 ಕೊಮಾ ಡಬಲ್ ಕ್ವೋಟ್ಸ್ ನಲ್ಲಿ ರಾಜು ಸೆಮಿಕೋಲನ್ ಎಂದು ಟಾಯಿಪ್ ಮಾಡಿ
ಈಗ ಫಾಯಿಲ್ ಅನ್ನು ಸೇವ್ ಮಾಡಿ ರನ್ ಮಾಡಿ
ಅದಕ್ಕಾಗಿ Ctrl S ಮತ್ತು Ctrl ಫ್11 ಗಳನ್ನು ಒತ್ತಿ
ನಾವು ಈ ಕೆಳಗಿನ ಪರಿಣಾಮವನ್ನು ಪಡೆದಿದ್ದೇವೆ
I ಎಎಂ a ಪ್ಯಾರಾಮಿಟರೈಜ್ಡ್ ಕನ್ಸ್ಟ್ರಕ್ಟರ್ I ಎಎಂ a ಕನ್ಸ್ಟ್ರಕ್ಟರ್ ವಿತ್ a ಸಿಂಗಲ್ ಪಾರಾಮೀಟರ್ I ಎಎಂ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ 11 ಮತ್ತು ರಾಜು ಈಗ ನಾನು ಫಲಿತಾಂಶದ ಕುರಿತು ವಿವರಿಸುತ್ತೇನೆ
ನಾವು ಒಬ್ಜೆಕ್ಟ್ ಅನ್ನು ರಚಿಸಿದಾಗ ಅದಕ್ಕೆ ಸಂಬಂಧಿಸಿದ ಕನ್ಸ್ ಟ್ರಕ್ಟರ್ ಕಾಲ್ ಆಗುತ್ತದೆ
ಇಲ್ಲಿನ ಕನ್ಸ್ ಟ್ರಕ್ಟರ್ ಆರ್ಗ್ಯೂಮೆಂಟ್ ಇಲ್ಲದ ಕನ್ಸ್ ಟ್ರಕ್ಟರ್ ಆಗಿದೆ
ಇಲ್ಲಿ ನಿಯಂತ್ರಣ ಕನ್ಸ್ಟ್ರಕ್ಟರ್ ನ ಮೊದಲ ಸಾಲಿಗೆ ಬರುತ್ತದೆ
ಇದು ಥಿಸ್ ಬ್ರೆಕೆಟ್ ನಲ್ಲಿರುವ 11 ಎಂಬ ಸ್ಟೇಟ್ ಮೆಂಟ್ ಅನ್ನು ಸಂಧಿಸುತ್ತದೆ
ಆದ್ದರಿಂದ ಇದು ಸಿಂಗಲ್ ಇಂಟಿಜರ್ ಆರ್ಗ್ಯೂಮೆಂಟ್ ಅನ್ನು ಸ್ವೀಕರಿಸುವ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡುತ್ತದೆ
ನಂತರ ನಿಯಂತ್ರಣವು ಬ್ರೆಕೆಟ್ ನಲ್ಲಿರುವ 11 ಕೊಮಾ ರಾಜು ಎಂಬಲ್ಲಿಗೆ ಬರುತ್ತದೆ
ಆದ್ದರಿಂದ ಇದು ಒಂದು ಇಂಟೀಜರ್ ಮತ್ತು ಒಂದು ಸ್ಟ್ರಿಂಗ್ ಆರ್ಗ್ಯೂಮೆಂಟ್ ಗಳನ್ನು ಸ್ವೀಕರಿಸುವ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡುತ್ತದೆ
ಹಾಗಾಗಿ ಈ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗಿ ನಾವು I ಎಎಂ ಪ್ಯಾರಾಮಿಟರೈಜ್ಡ್ Constructorಎಂಬ ಫಲಿತವನ್ನು ಪಡೆದಿದ್ದೇವೆ
ಈಗ ಇನ್ಸ್ಟೆನ್ಸ್ ವೇರಿಯೇಬಲ್ ಗಳು 11 ಮತ್ತು ರಾಜು ಇವಕ್ಕೆ ಇನಿಶಿಯಲ್ ಆಗುತ್ತವೆ
ಏಕೆಂದರೆ ನಾವು ಅದನ್ನು ಮುಂದೆ ಕಳಿಸಿದ್ದೇವೆ
ಈಗ ನಿಯಂತ್ರಣವು ಕಾಲಿಂಗ್ ಕನ್ಸ್ ಟ್ರಕ್ಟರ್ ಗೆ ಮರಳುತ್ತದೆ
ಹಾಗಾಗಿ ಎರಡನೇ ಕನ್ಸ್ ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತದೆ
ಹಾಗಾಗಿ ನಾವು I ಎಎಂ ಕನ್ಸ್ಟ್ರಕ್ಟರ್ ವಿತ್ a ಸಿಂಗಲ್ ಪಾರಾಮೀಟರ್ ಎಂಬ ಫಲಿತವನ್ನು ಪಡೆದಿದ್ದೇವೆ
ನಂತರ ನಿಯಂತ್ರಣವು ಮೊದಲನೇ ಕನ್ಸ್ ಟ್ರಕ್ಟರ್ ಗೆ ಹೋಗಿ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ
ಹಾಗಾಗಿ ನಾವು I ಎಎಂ a ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಎಂಬ ಫಲಿತವನ್ನು ಪಡೆಯುತ್ತೇವೆ
ನಂತರ ಸ್ಟುಡೆಂಟ್ಡೆಟೈಲ್ ಎಂಬ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತದೆ
ಅದಕ್ಕಾಗಿ ನಾವು 11 ಮತ್ತು ರಾಜು ಎಂದು ಪಡೆದಿದ್ದೇವೆ
ಈಗ ನಾವು ಸಣ್ಣ ಬದಲಾವಣೆಯನ್ನು ಮಾಡೋಣ
thisದಿಸ್ ಸ್ಟೆಟ್ ಮೆಂಟ್ ಅನ್ನು ಕನ್ಸ್ ಟ್ರಕ್ಟರ್ ನ ಕೊನೆಯಲ್ಲಿ ಬರುವಂತೆ ಮಾಡಿ
ನಮಗೆ ಕಂಪೈಲರ್ ದೋಷವನ್ನು ತೋರಿಸುತ್ತದೆ
ಮೌಸ್ ಈಗ ದೋಷ ಚಿಹ್ನೆಯ ಮೇಲಿದೆ
ನಾವು ಈ ದೋಷವನ್ನು ಹೊಂದಿದ್ದೇವೆ ಕನ್ಸ್ ಟ್ರಕ್ಟರ್ ನಲ್ಲಿ ಮೊದಲನೇ ಸ್ಟೇಟ್ ಮೆಂಟ್ ಕನ್ಸ್ ಟ್ರಕ್ಟರ್ ಕಾಲ್ಆಗಿರಲೇಬೇಕು
ಅದಕ್ಕಾಗಿ ನಾವು ಇದನ್ನು ಕನ್ಸ್ ಟ್ರಕ್ಟರ್ ನ ಮೊದಲ ಸಾಲಾಗಿ ಮಾಡಬೇಕು
ಇದನ್ನು ಕನ್ಸ್ ಟ್ರಕ್ಟರ್ ನ ಮೊದಲ ಸಾಲಾಗಿ ಮಾಡಿಬಿಡಿ
ಈಗ ದೊಷ ಇಲ್ಲದಿರುವದನ್ನು ನಾವು ಕಾಣುತ್ತೇವೆ
ಹೀಗೆ ಈ ಟ್ಯುಟೋರಿಯಲ್ ನಲ್ಲಿ ನಾವು thisದಿಸ್ ಕೀವರ್ಡ್ ಅನ್ನು ಫೀಲ್ಡ್ ಗಳ ಜೊತೆಗೆ ಉಪಯೋಗಿಸುವದನ್ನು thisದಿಸ್ ಕೀವರ್ಡ್ ಅನ್ನು ಕನ್ಸ್ ಟ್ರಕ್ಟರ್ ಗಳ ಬದಲಾವಣೆಗಾಗಿ ಉಪಯೋಗಿಸುವದನ್ನೂ ಕನ್ಸ್ ಟ್ರಕ್ಟರ್ ಒಂದರಲ್ಲಿ thisದಿಸ್ ಕೀವರ್ಡ್ ಹೇಗೆ ಉಪಯೋಗಿಸಲ್ಪಡಬೇಕು ಎಂಬುದನ್ನೂ ಕಲಿತೆವು
ಸ್ವಂತ ಅಭ್ಯಾಸಕ್ಕಾಗಿ ಮೊದಲೇ ಮಾಡಿಟ್ಟಿರುವ Employeಎಂಪ್ಲೊಯೀ ಕ್ಲಾಸ್ ನಲ್ಲಿ ಎರಡು ಪೆರಾಮೀಟರ್ ಗಳಿರುವ ಕನ್ಸ್ ಟ್ರಕ್ಟರ್ ಒಂದನ್ನು ರಚಿಸಿ
thisದಿಸ್ ಕೀವರ್ಡ್ ಅನ್ನು ಇನ್ಸ್ಟೆನ್ಸ್ ವೇರಿಯೇಬಲ್ ಗಳನ್ನು ಇನಿಶಿಯಲ್ ಮಾಡಲು ಉಪಯೋಗಿಸಿ
ಹಾಗೇ ಪೆರಾಮೀಟರ್ ಇಲ್ಲದ ಮತ್ತು ಒಂದು ಪೆರಾಮೀಟರ್ ಇರುವ ಕನ್ಸ್ ಟ್ರಕ್ಟರ್ ಅನ್ನು ರಚಿಸಿ
ಟ್ಯುಟೋರಿಯಲ್ ನಲ್ಲಿ ತಿಳಿಸಿರುವಂತೆ ಕನ್ಸ್ ಟ್ರಕ್ಟರ್ ಗಳ ಬದಲಾವಣೆಗಾಗಿ thisದಿಸ್ ಕೀವರ್ಡ್ ಅನ್ನು ಬಳಸಿ ಪ್ರಯತ್ನಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೊ ನೋಡಿ
1 ಇದು ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ಪೂರ್ಣ ಮಾಹಿತಿ ನೀಡುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ ವಿಡ್ತ್ ಇರದಿದ್ದರೆ ಡೌನ್ ಲೋಡ್ ಮಾಡಿಕೊಂಡೂ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ತಂಡ ಸ್ಪೋಕನ್ ಟ್ಯುಟೋರಿಯಲ್ ಅನ್ನು ಬಳಸಿ ಕಾರ್ಯಾಗಾರವನ್ನೂ ನಡೆಸುತ್ತದೆ
ಅಂತರ್ಜಾಲಾಧಾರಿತ ಪರೀಕ್ಷೆಯಲ್ಲಿ ಉತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಎಂಬಲ್ಲಿಗೆ ಮೇಲ್ ಕಳುಹಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆ ಟಾಕ್ ಟು ಎ ಟೀಚರ್ ಯೋಜನೆಯ ಭಾಗವಾಗಿದೆ
ಇದು ಭಾರತ ಸರಕಾರದ ಎಂಎಚಆರ್ಡಿ ನ್ಯಾಶನಲ್ ಮಿಶನ್ ಓನ್ ಎಜುಕೇಶನ್ ಥ್ರೂ ಐಸಿಟಿ ಯಿಂದ ಪ್ರಾಯೋಜಿಸಲ್ಪಟ್ಟಿದೆ
ಹೆಚ್ಚಿನ ಮಾಹಿತಿಯನ್ನು httpspoken tutorialorgNMEICT Intro ಇಲ್ಲಿಂದ ಪಡೆಯಿರಿ
ನಾವು ಟ್ಯುಟೋರಿಯಲ್ ನ ಕೊನೆಯಲ್ಲಿದ್ದೇವೆ
ಕೇಳಿದ್ದಕ್ಕೆ ಧನ್ಯವಾದ
ಅನುವಾದಕ ಮತ್ತು ವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ